ಅದರ ಅದುಕ್ಕೊಸ್ಕರ ನಾವು ಮಾಡ್ಬೇಕು. ಮತ್ತೆ ನಮ್ಮ ಒಂದು ಸಂಬಳ ಜಾಸ್ತಿ ಆಗುತ್ತೆ .

experience ಆದರದ್ಮೇಲೆ ಜಾಸ್ತಿ ಆಗುತ್ತೆ ಆವಾಗ ನಾವಿವೆಲ್ಲ ಯೋಚನೆ ಮಾಡಿರೋದೆಲ್ಲಾ ಅಲ್ಲೆಲ್ಲಾ less ಆಗ್ಬಿಡುತ್ತೆ. ಹ ಹ ಅದೇ ಅದೇ one one year ಅಥವಾ six months ಅಷ್ಟು ನಾವ್ effort ಹಾಕಿದ್ರೆ.

ಅವರು ಎಷ್ಟು salary ಕೊಡ್ತಾರೋ ಅಷ್ಟೆ salary ತಗೊಂಡು, so ನಾವು ಸ್ವಲ್ಪ ಮುಂದೆ ಹೋದ ಅಂದ್ರೆ so, ನಮಿಗ್ high salary ತಗೋಬಹುದು.

ಅದಮೇಲೆ so ತಗೋಬಹುದು so, ಅ ನಿಮ್ಗೆ so ಎಲ್ಲಾ starting ಅಲ್ಲಿ ನಿಮ್ಗೆಲ್ಲಾ ಬೇಕಂದ್ರೆ ಎಲ್ಲಾ,

even ದೇವ್ರು ಕೂಡ ಅವುನ ಏನು ಮಾಡಕ್ಕಾಗಲ್ಲ .

ಅವರು full ಬಿಂದಾಸ್ ಆಗ್ಬೇಕು ಎಲ್ಲಾ salary hike ಆಗ್ಬೇಕು ಕೆಲ್ಸ ಕಮ್ಮಿ ಇರ್ಬೇಕು, ಅ timing hours ಕಡಿಮೆ ಇರ್ಬೇಕು ಎಲ್ಲಾ ಇರ್ಬೇಕು ಅಂದ್ರೂ ಅದು ಸಾಧ್ಯ

ಹ್ಮ್ಮ ಮತ್ತೇನ್ ಗಣೇಶ್ ಅವರೇ ಏನು ? ಈಗೇನೋ ಬೇಗ ಹಾಗಾದ್ರೆ ನೀವಿನ್ನು ಒಂದೂವರೆ ತಿಂಗಳು ಇದೆ coaching? ಹ ಇನ್ನೂ ಒಂದೂವರೆ ತಿಂಗಳು ಇದೆ, so actual ಆಗಿ ಪಕ್ಕಾ ನಮ್ placement ಆಗೋಗುತ್ತೆ. ಹ ok ಒಳ್ಳೆ job ಆಗ್ಲಿ ಗಣೇಶ್ ಅವರೇ

ಹ ಮಾಡಿ ಮತ್ತೆ ನಾನು ಎಲ್ಲಿ ಈಗ ನೀವು ಎಲ್ಲಿರೋದು ನೀವಿರೋದು ಎಲ್ಲಿ ಈಗ ?

ವಿಜಯ್ ನಗರ ಬಂದಾಗ ಫೋನ್ ಮಾಡ್ತೀನಿ,

ಹ ಸಿಗಣ ಬನ್ನಿ ವಿಜಯ್ ನಗರ ಬಂದಮೇಲೆ,

ಹ ಭೇಟಿ ಮಾಡ್ತೀನಿ ಸ್ವಲ್ಪ ಮಾತಾಡಣ.

ಮತ್ತೆ ಬೇಕಿದ್ರೆ ನೋಡಣ ನಮ್ದು ಅಷ್ಟೊತ್ತಿಗೆ complete ನಿಮ್ದು ಅಷ್ಟೊತ್ತಿಗೆ job ಆಗ್ಲಿ ಮಾತಾಡದಿರುತ್ತೆ job ಆಗ್ಲಿ ನಿಮ್ಮದು first ಒಳ್ಳೆ salary ಯಲ್ಲಿ .

ಮತ್ತೆ ವಿಚಾರ್ಸಿ ಮಾತಾಡಣ .

ಏನಾದ್ರು ಹ್ಮ್ ಮಾಹಿತಿ ಬೇಕಿದ್ರೆ ಕೊಡಿ. ಹ ok ok ok of course ok ಮಾಹಿತಿ ನನ್ ಕಡೆ ಇದ್ರೂ ನಿಮ್ ಕಡೆ ಇದ್ರೂ ನಾವೆಲ್ಲ discuss ಮಾಡಣ ಭೇಟಿ ಮಾಡಿ . ok ಗಣೇಶ್ thank you thank you. ಧನ್ಯವಾದಗಳು .

Exam ಗೆ apply ಮಾಡಿದ್ದೆ. apply ಮಾಡ್ಬಿಟ್ಟು first physical ಇತ್ತು. ಆಮೇಲೆ written exam ಇತ್ತು. physical exam ಗೆ physical exam pass ಆಗಿ ಒಂದ್ ತಿಂಗ್ಳ್ ಒಳ್ಗೆ written exam ಬರತ್ತೆ. ಆ written exam ಗೆ ಓದ್ಬೇಕು ಅಂದ್ಬಿಟು, ಓದ್ತಾನು ಇದ್ದೇ ಮತ್ತೆ physical exam ಗೆ train up ಆಗ್ತಿದ್ದೆ. running ಮಾಡ್ತಿದ್ದೆ. ಆ ಅಂದ್ರೆ ಅದು ಒಂದ್ round ಅಂದ್ರೆ eight eight minutes ಅಲ್ಲಿ ಒಂದ್ round ಎಷ್ಟೋ ಒಂದ್ ಒಂದ್ round ಓಡ್ತೀವಿ stadium stadium ಅಂದ್ರೆ, ಅಲ್ಲಿ ಅವ್ರು ಅಳತೆ ಇಟ್ಟಿರ್ತಾರೆ ಇಷ್ಟ್ kilometer ಅಂತ ಸಾವ್ರದ ಆರ್ನೂರ್ kilometer ಹುಡ್ಗುರ್ಗೆ Eight hundred kilometer ಹುಡ್ಗಿರ್ಗೆ ಆತರ ಇರತ್ತೆ. ಆ four hundred ಹ್ಮ four hundred meters ಅಂತ ಆ. ಆಮೇಲೆ ಅದ್ ಮೇಲೆ long jump ಇರತ್ತೆ ಆದ್ ಮೇಲೆ ಗುಂಡು ಎಸೆತ ಇರತ್ತೆ. ನಾನು ಆ Bangalore ರ್ಗೆ Bangalore ಅಲ್ ಇತ್ತು ನಂಗೆ centre ಉ ಆ Bangalore ಲ್ಲಿ ಹೋದ್ವಿ ಹೋಗ್ಬಿಟ್ಟು ಬೆಳ್~ ಬೆಳಿಗ್ಗೆ ಆ ಬೆಳ್~ ಬೆಳಿಗ್ಗೆ ಇತ್ತು ಬೆಳಿಗ್ಗೆ ಹೋದ್ವಿ ಹೋಗಿ, ಅಲ್ಲಿ ತುಂಬಾ ಕಾಯಿಸ್ತಾರೇ ತುಂಬಾ ಕಾಯ್ಸಿ ಎಲ್ಲಾನುವೆ sign ಮಾಡಿಸ್ಕೊಂಡ್ರು line ಅಲ್ ನಿಲ್ಸಿದ್ರು ಆಮೇಲೆ ಆ number sheet ಕೊಟ್ರು number sheet ಹಾಕೊಂಡು ಆ number sheet ಎಲ್ಲಾ ಹಾಕಿ ಎಲ್ಲಾ ನಿಲ್ಲಿಸ್ತಾರೆ ಸಾಲಲ್ಲಿ ಅವ್ರು ಓಡ್ತಾ ಇರ್ತಾರೇ. ಓಡ್ ಆದ್ಮೇಲೆ ಇನ್ನು ಇನ್ನು ಒಂದ್ round ಅದ್ಮೇಲೆ ಮತ್ತೆ ಇನ್ನೊಂದಷ್ಟ್ ಜನ ಒಂದ್ ಹತ್ ಜನ ಹದ್ನೈದ್ ಜನ ಬಿಡ್ತಾರೆ ಹದ್ನೈದ್ ಜನ ಹದ್ನೈದ್ ಜನ ಬಿಟ್ಟು sign ಎಲ್ಲಾ ಮಾಡಿಸ್ಕೊಂಡು ಆಮೇಲೆ ಓಡಕ್ಕಿಂತ ಮುಂಚೆ ಅವ್ರು positive ಆಗಿ ಹೇಳ್ತಾರೆ ಓಡಿ neat ಆಗ್ ಇದ್ ಮಾಡಿ cool ಆಗಿ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಆದ್ಮೇಲೆ next ಉ ಆ start ಅಂತ ಕೊಟ್ರು ಓಡ್ದೆ ಓಡಿ ಓಡಿ ಓಡಿ ಓಡಿ ಆಮೇಲ್ ನಾನ್ last ಅಲ್ ಬಂದೆ Last ಅಲ್ಲಿ last ಅಲ್ಲಿ ಅಂದ್ರೆ first ಗೆಲ್ಲೊರ್ first ಗೆ ಬಂದ್ಬಿಟ್ರು ಎಲ್ಲಾರು ಓಡ್ಕೊಂಡು ನಾನ್ ಸೊಲ್ಪ last ಅಲ್ ಬಂದೆ. ಎರ್ಡ್ನೆ ಎರ್ಡ್ನೆ ಆಮೇಲೆ ಅದ್ ಆದ್ಮೇಲೆ next long jump ಗ್ ಕಳ್ಸ್ತಾರೆ long jump ಕಳ್ಸಿ long jump ಅಲ್ಲಿ ನಾನ್ first ಇಗೆ ನಾನು ಗೆರೆ ತುಳ್ದ್ಬಿಟು jump ಮಾಡ್ದೆ ಆ ಅಂದ್ರೆ full jump ಮಾಡ್ದೆ line ನ complete ಮಾಡ್ದೆ ಆದ್ರೆ ಲ ಅಂದ್ರೆ, Starting line ನ ತುಳ್ದ್ಬಿಟ್ಟೆ ಅದು ನಂಗೆ foul ಆಯ್ತು. foul ಆಗಿರೋದ್ರಿಂದ next ಇನ್ನೊಂದ್ time ಅಂದ್ರು ಆಮೇಲ್ tension ಆಗ್ಬಿಟು ಅದನ್ನ jump ಮಾಡಕ್ ಹೋದೆ ಆಗ್ಲಿಲ್ಲ. ಎರ್ಡ್ ಸತ jump ಮಾಡ್ದೆ ಆಗ್ಲಿಲ್ಲ ಆಮೇಲೆ ಸೊಲ್ಪ ತುಂಬಾ ಬೇಜಾರ್ ಆಯ್ತು ಮನ್ಸ್ಗೆ. But effort ಮಾತ್ರ ತುಂಬಾ ಚೆನ್ನಾಗ್ ಹಾಕಿದ್ದೇ ಮನೇಲಿ ಆಮೆಲ್ ಬೆಳಿಗ್ಗೆ jogging ಹೋಗ್ jogging ಹೋಯ್ತಿದ್ದೆ, ಆಮೇಲೆ ಆ long jump ಮಾಡ್ತಿದ್ದೆ ನಮ್ಮನೆ ಹತ್ರನೆ stadium ಅಲ್ಲಿ ಅದ್ ಆದ್ಮೇಲೆ ಬಂದು ಕೆಲ್ಸ ready ಆಗಿ, ಕೆಲ್ಸಕ್ ಹೋಗಿ ಕೆಲ್ಸದಿಂದ ಬಂದು ಮತ್ತೆ ಸಾಯ್ಂಕಾಲ ಹೋಗಿ ಆಮೇಲೆ book ಗಳೆಲ್ಲ ಓದ್ತಿದ್ದೆ general knowledge ಓದ್ತಿದ್ದೆ ಆಮೇಲೆ ನಾನ್ ತುಂಬಾ ಚೆನ್ನಾಗಿ ಅಂದ್ರೆ ಇದು ಕವಿ ಏನು ಆ ಇದು ಆ topic , ಎಲ್ಲಾ topic ಕೊಡ್ತಾರೆ ಅದ್ರ ಬಗ್ಗೆ ಪ್ರಬಂಧ ಬರಿಬೇಕು ಅಂತ ಇತ್ತು ಪ್ರಬಂಧ ಬರ್ಯೋದ್ರ್ ಬಗ್ಗೆನು ಓದ್ತಿದ್ದೆ. ತುಂಬಾ ಚೆನ್ನಾಗ್ ಇತ್ತು effort ಎಲ್ಲಾ ಹಾಕಿದ್ದು but ನನಿಗೆ fail ಆದ್ನಲ್ಲ ಅನ್ನೋದ್ ತುಂಬಾ feel ಅನ್ಸ್ತಿತ್ತು . ಆದ್ರೂ ತುಂಬಾ ಕಷ್ಟ ಐತೆ ಅಲ್ಲಿಗೆ ಇಲ್ಲಿಗೆ ನಾವ್, Practice ಮಾಡೋದ್ಕಿಂತ ಅಲ್ಲೋಗಿ competition ಮಾಡ್ತಿವಲ್ಲ ಅಲ್ ತುಂಬಾ ಕಷ್ಟ ಐತೆ but ಏನಂದ್ರೆ ಒಂದ್ ಸತಿಗೆ ಒಂದ್ ಭಯ ಅನ್ನೋದು ಇರ್ಬಾರ್ದು ಅನ್ನೋದ್ನ ಮನ್ಸಲ್ಲಿ ಎಷ್ಟ ಜನ ಹೇಳ್ತಾರೇ ಆದ್ರೆ ಭಯ ಇಲ್ದೇನೆ ನೆಗೆದ್ರುನುವೆ ನೆಗೀತಾ ನೆಗ್~ ನೆಗ್ದು ನೆಗ್ದು practice ಮಾಡಿದ್ರುನುವೆ ಆದ್ರೂ ಏನೋ ಒಂತರ uncomfort feel ತರ ಆಗ್ಬಿಡ್ತು ಅಲ್ಲಿ first ನೆ first ನೆ round ಅಲ್ಲಿ jump ಮಾಡಿದ್ ತಕ್ಷಣ pass ಆಯ್ತು second round ಗೆ ಎಲ್ಲೋ ಅಂದ್ರೆ ಒಂಚೂರು ಇನ್ನೊಂದ್ ಚೂರು jump ಮಾಡಿದ್ದಿದ್ರೆ ಆಯ್ತಿತ್ತು ಅಂತ್ ಅನ್ಕೊಂಡ್ ಮಾಡಿ ಮಾಡಿ ಸೋತ್ಬಿಟ್ಟೆ ಹ್ಮ್ ಆಮೇಲೆ ಅಳ್ತೆ ಅತ್ತೆ ಆಮೇಲೆ ಅವ್ರೆಲ್ಲ sign ಮಾಡಿ ಕೊಟ್ರು sign ಎಲ್ಲಾ ಮಾಡಿ ಅಲ್ಲಿ fillup ಮಾಡಿರ್ತಾರಲ್ಲ ಆ ಅದು hall ticket ಮೇಲೆ hall ticket ಮೇಲೆ sign ಮಾಡ್ ಕೊಟ್ರು sign ಮಾಡ್ ಕೊಟ್ಟೆ ಕಳ್ಸೋದು ಅಲ್ಲಿ ಅಲ್ಲಿ ತುಂಬಾ strict ಇದಾರೆ ತುಂಬಾ ಚೆನ್ನಾಗ್ ಇದ್ ಮಾಡ್ತಾರೇ ಅಂದ್ರೆ ಅಲ್ಲಿ select ಆದ್ಮೇಲೆ ಅದ್ರ ಒಂದ್ professionality ಬೇರೆ ತರ ಐತೆ police ದು ಆ profession ಅಲ್ಲಿ ಒಂತರ ಇರೋದೆ ಒಂತರ ಚೆಂದ ಕಣ್ರೀ.

ಅಲ್ಲ, ನಂಗೊಂದು ಗಾಡಿ book ಮಾಡ್ಲಿಕ್ಕಿತ್ತು. ಎಲ್ಲಿಗೆ ಹೇಳಿ ಮುಸ್ತಾಕ್ ಅವರೇ?

ಹಾ ನಮ್ದೊಂದ್ ನಾಡಿದ್ದು ಶುಕ್ರವಾರ ಒಂದು function ಗೆ ಹೋಗ್ಲಿಕ್ಕಿದೆ.

ಹಾ, ಇದು ನಮ್ದು ಪುತ್ತೂರಾಗ್ತದೆ.

ನಮ್ದು luxury ಗಾಡಿ ಇದೆ, ಪುಪ್ಷಕ್ ಇದೆ ಮತ್ತೇ ಇದು normal vehicle ಇದೆ.

ನಮ್ಗೆ ದೊಡ್ಡ ಒಂದು ಐವತ್~ ಐವತ್ತು ಒಂದು, ಅರ್ವತ್ತರಿಂದ ಎಪ್ಪತ್ತು ಜನ ಆಗ್ತಾರೆ ಹೋಗ್ಲಿಕ್ಕೆ. ಹಾ ನೀವು fifty seater ಗೆ vehicle book ಮಾಡಿ. fifty seater ಅಲ್ಲಿ adjustment ಮಾಡ್ಕೊಂಡ್ ಹೋಗ್ಬೋದಲ್ಲ.

ನಮ್ದು ಒಂದು, ಒಂದು car ಕೂಡ ಬೇಕಾಗ್ತದೆ. ಅಹ್, ಅದು seventy ದು car ಮತ್ತೆ ಒಂದು bus .

ಎಷ್ಟು ಗಂಟೆಗೆ ಬೇಕು ನಿಮ್ಗೆ ಬೆಳಿಗ್ಗೆ? ನಮ್ಗೆ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಹೊರಡ್ಬೇಕಾಗ್ತದೆ.

ಅಲ್ಲಿ program ಅಲ್ಲೀ ಆಹ್ ಆಹ್ ಒಂದು ಹನ್ನೆರಡೂವರೆ ಒಂದು ಗಂಟೆಗೆ ಅಲ್ಲಿ ಇರ್ಬೇಕಾಗ್ತದೆ.

Okay ತೊಂದ್ರೆ ಇಲ್ಲ. ನಿಮ್ಗೆ ಹನ್ನೆರಡೂವರೆ ಒಂದು ಗಂಟೆಗೆ ಅಲ್ಲಿ ಇರ್ಬೇಕಂತಾದ್ರೆ ಇಲ್ಲಿ ಇಲ್ಲಿಂದ ಒಂದು ಹತ್ತು ಗಂಟೆಗೆ ಹೊರಡುವ, ಹತ್ತು ಗಂಟೆಗೆ ಹೊರಟ್ರೆ ಸರಿಯಾಗ್ತದೆ, ಮತ್ತೆ ಅಲ್ಲಿ lunch ಮುಗಿದು ವಾಪಸ್ ಬರುವಾಗ ಒಂದು ಸದಾರ್ನ ಒಂದು ಐದು ಆರು ಗಂಟೆ ಆಗ್ತದಲ್ಲ. ನಿಮ್ದು ಬಾಡಿಗೆ ಎಷ್ಟಾಗ್ತದೆ ಒಂದ್ ದಿನಕ್ಕೆ? ಪುತ್ತೂರಿಗಾದ್ರೆ ಒಂದು ಹದ್ನಾರು ಸಾವಿರ ಆಗ್ತದೆ, ಬಸ್ಸಿಗೆ. ಹೌದಾ? ಕಾರಿಗೆ?

ಕಾರಿಗಂದ್ರೆ ಒಂದು ಐದು ಸಾವಿರ ರೂಪಾಯಿ ಆಗ್ತದೆ full day .

ಹೌದಾ? ಮೂರ್ ಗಂಟೆ ಮೂರೂವರೆ ಹೊತ್ತಿಗೆ ಅಲ್ಲಿಂದ ಹೊರಡ್ಬೇಕಾಗ್ತದೆ.

ಹಾ ತೊಂದ್ರೆ ಇಲ್ಲ. ನೀವ್ ಯಾವಾಗ ಹೊರಟ್ರಿ ಆವಾಗ ನಾವು ಗಾಡಿ ಬಿಡ್ತೇವೆ ತೊಂದ್ರೆ ಇಲ್ಲ ನೀವ್ full day ಎಂಗೇಜ್ ಮಾಡಿದ್ದಲ್ಲ ಅದು.

ಶುಕ್ರವಾರ ಬೇರೆ ಯಾವ್ದೂ ಇಲ್ಲಲ್ಲ, book ಇಲ್ಲಲ್ಲ? ಈಗ booking ಯಾವ್ದೂ ಯಾ ಆದದ್ದಿಲ್ಲ, ಗಾಡಿ ಖಾಲಿ ಉಂಟು. ಹಾ, ನಿಮ್ದು ಇದೇ number ಗಲ್ಲ call ಮಾಡುದು ನಾಡ್ದು? ಹಾ ಇದ್~ ಇದೇ ನಂಬರಿಗೆ ಕಾಲ್ ಮಾಡಿ. ಮತ್ತೆ ನೀವು booking ಮಾಡು ಮಾಡ್ಬೇಕಾದ್ರೆ advance ಕೊಡ್ಬೇಕು. ಎರಡು ಗಾಡಿ ಕೂಡ advance ಕೊಡ್ಬೇಕು. ಹೌದಾ advance ಎಷ್ಟು ಬೇಕಾಗ್ತದೆ?

At least ಬಸ್ಸಿಗೊಂದು ಐದು ಸಾವಿರ ರುಪಾಯ್ advance ಆಗ್ಬೇಕು. ಇದಕ್ಕೆ ಒಂದು ಅದರ ಅರ್ಧ ಕೊಡ್ಬೇಕಾಗುತ್ತೆ.

ಹಾ ಒಂದು ಐದು ಹತ್ತು ಜನ ಜಾಸ್ತಿ ಆದ್ರೆ. ಹ್ಮಾಂ, thirty seater ದು ಉಂಟು, twenty two ದುಂಟು. traveler tempo traveler ಆಗಿದೆ, ಬೇಕಾದ್ರೆ ಅದನ್ನು ಕೊಡ್ಬೋದು.

ಸರಿ ಹಾಗಾದ್ರೆ. ಹಾಗಾದ್ರೆ ನಾನ್ ನಿಮ್ಗೆ ನಾಳೆ ಸಂಜೆ call ಮಾಡ್ತೇನೆ.

Okay, okay, okay ಮತ್ತೆ ನೀವ್ ಎಲ್ಲಿಯವರು ಮುಸ್ತಾಕ್ ಅವರೇ ಹೇಳಿ?

ಹೌದಾ? Okay, okay, okay ನಿಮ್ಮನ್ನು ಎಲ್ಲಿಯಾ ಕೇಳಿದ ಹಾಗೆ ಉಂಟು, ನಿಮ್ಮ ಎಲ್ಲಿಯಾ number ಎಲ್ಲ ನೋಡಿದ ಹಾಗೆ ಉಂಟು ಅದಕ್ಕೆ ಕೇಳಿದ್ದು.

ಇದಕ್ಕಿಂತ ಮುಂಚೆ ನೀವು ಎಲ್ಲಿಯಾದ್ರೂ ನಮ್ದು office ಅಲ್ಲಿ book ಮಾಡಿದ್ದೀರಾ? ನಾವ್ ಇಲ್ಲ ನಾನು book ಮಾಡ್ಲಿಲ್ಲ.

ಹೌದಾ ಹಾ ಮತ್ತೆ ಹೇಗಿದ್ದೀರಿ?

ಮತ್ತೆ ನಾವು ಹುಷಾರಿದ್ದೇವೆ, ನೀವು?

ನಮ್ಗೆ ಹುಷಾರಿಲ್ಲ ಒಂದ್ ಸ್ವಲ್ಪ ಶೀತ ಇದೆಲ್ಲ ಆಗಿದೆ ಶೀತ ತಲೆ ನೋವ್ ಇದೆ.

ಅದು ನಿನ್ನೆ ಒಂದ್ ಸ್ವಲ್ಪ friend ಮನೆಗೆ ಹೋಗಿದ್ವಿ ಅಲ್ಲೆಲ್ಲ ಆಹಾರ ಎಲ್ಲ change ಆಗಿದೆ .

ಹ ಅದೆ ಕೆಲವೊಮ್ಮೆ ಹಾಗೆ ಆಗ್ತದಲ್ಲ.

ಹ್ಮ್ ಹ್ಮ್ ಅದು ಮತ್ತೆ ಈ ತಂಡಿ ಇರೋ item ಎಲ್ಲ ಇರುತ್ತಲ್ಲ ಕೆಲವೊಂದು.

ಹ ಈ ಎಳ್ನೀರು ಆಮೇಲೆ.

ಆ ಹಣ್ಣೆಲ್ಲಾ ಇರುತ್ತಲ್ಲ cold ಇದ್ದು ಅದೆಲ್ಲ ತಿಂದು ಶೀತ ಶುರು ಆಗಿದೆ. ಹೊ ಹಣ್ಣುಸ ತಿಂದ್ರ ಈ ಚಳಿಗೆ.

ಕೆಲವೊಂದು ಹಣ್ಣಿನಲ್ಲಿ ನೀರಿನ ಅಂಶ ಜಾಸ್ತಿ ಅಲ.